ಹ. ನಾನ್ ಚೆನ್ನಾಗಿದ್ದೇನೆ. ಊಟ ಆಯ್ತಾ?

ಹ ಇಲ್ಲ, ಇನ್ನೂ ಆಗ್ಬೇಕಷ್ಟೇ. ಊಟಾಯ್ತು, ಏನ್ special ?

Special ಎಂತ ನೋಡ್ಬೇಕೀವಾಗ. ಅಮ್ಮ ಅಡಿಗೆ ಮಾಡ್ತಿದಾರ.

ಆಹ್, ಇದೇ ಬೆಳಿಗ್ಗೆ ಎದ್ದು ದೋಸೆ, ಮತ್ತೆ ಪಲಾವ್ ಅದೆಲ್ಲ.

ನಾ, ನಾವಡಿಗೆ ಮಾಡಕ್ ಬರುದಿಲ್ಲ. ಬೇರೆ ಹಿಂಗೆಲ್ಲ ಮಾಡ್ತೇವೆ. ಅಂದ್ರೆ,

ಹ. ಮ, ಮತ್ತೆ ನೀವ್ ಬೇರೆ ಎಂತೆಲ್ಲ hobby ಎಲ್ಲ ಎಂತೆಲ್ಲ ಇದೆ ನಿಮ್ದು?

Hobbies ಬಂದ್ಬಿಟ್ಟು ನಮ್ದೂ, ಆ ಸಂಜೆಯೆಲ್ಲ tuition ಕೊಡ್ತೇನೆ ಮಕ್ಳಿಗೆ, ಆಮೇಲೆ ಅಡಿಗೆಗೆ ಸ್ವಲ್ಪ help ಮಾಡ್ತೇನೆ. ಆಮೇಲೆ singing ಸ್ವಲ್ಪ ಉಂಟು, dancing ಅಷ್ಟೇ, ನೀವು? ಹೌದಾ? ನಮ್ದಂದ್ರೆ ಇದೊಂದು novels ಓದ್ತೀವಿ. ಕನ್ನಡ novels ಜಾಸ್ತಿ ಓದ್ತೇವೆ.

ಮತ್ತೆ ರಜೆ ಇದ್ದಾಗೆಲ್ಲ friends ಜೊತೆಗೆಲ್ಲ ಸುತ್ತಾಡೋಕೆ, traveling , trekking ಗೆಲ್ಲ ಹೋಗ್ತ ಇರ್ತೇವೆ. ಹಾ ಹೌದಾ? TV ನೋಡುದಿಲ್ವ? ಇಲ್ಲ TV ಕಡಿಮೆ mobile ಎ ಜಾಸ್ತಿ ನೋಡ್ತೀರೊದಲ್ಲ.

ಹೌದು. ಮತ್ತ್ ನೀವು ಸುತ್ತಾಡಕ್ಕೆಲ್ಲ ಹೋಗ್ತೀರ್, traveling ಹೋಗ್ತೀರ? ಹ. traveling ಎಲ್ಲ ರಜೆ ಇದ್ದಾಗ ಹೋಗ್ತೇವೆ, friends ಒಟ್ಟಿಗೆ. ಹಾ ಹಾ ಅದೇ ಯಾವ place ಗೆಲ್ಲ ಜಾಸ್ತಿ ಹೋಗ್ತೀರ ನೀವು? ನಾನ್ ಜಾಸ್ತಿ beach side , ಮತ್ತೆ park ಗೆಲ್ಲ ಹೋಗ್ತಾ ಇರ್ತೇವೆ. Parks beach ಗೆಲ್ಲ ಸ್ವಲ್ಪ ಜಾಸ್ತಿ ಹೋಗ್ತಿರಿ. ಹಾ ಹಾ ಎಂತ ಮನೆಯಲ್ಲಿಲ್ಲ ಇದು ನಾಯಿ, ಬೆಕ್ಕೆಲ್ಲ ಸಾಕ್ತೀರ?

ಹ ನಾಯಿ ಸಾಕ್ತಿದ್ದಿವಿ, ಮನೆಯಲ್ಲೇ ಇರ್ತೀವಲ್ಲ?

ಹಾ ನಾವು ದನ ಸಾಕ್ತೇವೇ ಮತ್ತೆ ನಾಯಿ ಬೆಕ್ಕೆಲ್ಲ ಇರ್ತದಲ್ಲ ಮನೆಯಲ್ಲಿ ಎಲ್ಲರದ್ದು. ಹಾ ಹೌದು, ನಮ್ಮಲ್ಲೂ ದನ ಇದೆ. ನಾವು ದನ ಇದ್ ಮಾಡ್ತೇವಿ ಅಲ್ವಾ.

ಹಾ ಮತ್ತೆ ಇದು ಮಲ್ಲಿಗೆ ಅದೆಲ್ಲ?

ಅದು gardening ಎಲ್ಲ ಮಾಡ್ತೀರ ನೀವು? ಹೂವೆಲ್ಲ, ಗಿಡಯೆಲ್ಲ ಬೆಳೆಸ್ತೀರ? ಹೌದು ಅದೇ, ಮಲ್ಲಿಗೆ ಒಂದುಂಟು ಅಷ್ಟೇ. ಮಲ್ಲಿಗೆ ಮತ್ತೆ ಗುಲಾಬಿದ್ದುಂಟು ಸ್ವಲ್ಪ. ಹೌದೌದು ಆಹಾ ಹಾಗಾದ್ರೆ ಹೂ ಎಲ್ಲ ಕಟ್ತೀರಲ್ಲ ನೀವು?

ಇಲ್ಲ ನಂಗ್ ಬರುದಿಲ್ಲ, ನೀವ್ ಯಾವಾಗ್ ಕಲ್ತ್ರಿ ಹೂ ಕಟ್ಟುದೆಲ್ಲ? ನಾನ್ ಚಿಕ್ಕದಿಂದಲ್ಲೇ ಕಲಿ ಕಟ್ತಿದ್ದೇನಲ್ಲ?

ಹ. ಅದ್ರಲ್ಲಿ ಅಮ್ಮ ಇದ್ಮಾಡಿ ಕಟ್ತಾರೆ ಹೂವೆಲ್ಲ ಇದೆಲ್ಲ. ನಮ್ಗ್ ಅಷ್ಟು ಕಟ್ಟಕ್ ಬರುದಿಲ್ಲ ಅಷ್ಟೆಲ್ಲಾ. ಹೌದ? ಎಂತ ಬೇರೆ ಜನಾ ಜನ ಹಿಟ್ಕೋಳ್ತೀರ? ಕಟ್ಲಿಕ್ಕೆಲ್ಲ? ಎ ಇಲ್ಲಪ್ಪ ನಮ್ದಷ್ಟೇನ್ ಇದಿಲ್ಲ.

ನಮ್ ಮನೆಗ್ ಮ use ಗ್ ಮಾತ್ರ use ಮಾಡುದ್ ದೇವ್ರ್ ಪೂಜೆಗೆ ಅದ್ಕೆಲ್ಲ.

ಹಾ, ಹ. ಮತ್ತೆ TV ಯೆಲ್ಲ ನೋಡುದಿಲ್ಲ? ಇಲ್ಲ TV ಕಡಿಮೆ, ನೀವು ನೋಡ್ತೀರಾ ಬೇರೆ ಎಲ್ಲ cooking ಮಾಡೋಕೆಲ್ಲ. ಹ. cooking ಮಾಡುದೆಲ್ಲ ಸ್ವಲ್ಪ ನೋಡ್ತೇನೆ, ಮತ್ತೆ YouTube ಅಲ್ಲೆಲ್ಲ ಈಗ mobile ಅಲ್ಲಿ ಬರ್ತದಲ್ಲ?

Recent ಆಗಿ ನಾನು ಪಲಾವ್ ಮಾಡಿದ್ದೆ, ಒಂದಿನ.

ಆ, ಮತ್ತೆ story ಯೆಲ್ಲ ಓದ್ತೀರ ನೀವ್ book , ಕನ್ನಡ novels ಅದೆಲ್ಲ .

ಹ ನಮ್ದು story ಓದ್ತೇವೆ.

ಬೆಳಿಗ್ಗೆ news paper ಸ್ವಲ್ಪ daily news paper ಓದುದು.

ಮತ್ತೆ ಸಂಜೆ ಆದ್ರೆ friends ಜೊತೆಗೆಲ್ಲ ಹಿಂಗೆ cricket ಆಡುದು.

ಹೌದು, ಹುಡುಗರಿದ್ದು ಅದೇ ಇರ್ತದಲ್ಲ, evening ಒಂದು. ಹೌದು . ನೀವು ಮತ್ತೆ exercise ಎಲ್ಲ ಮಾಡ್ತೀರ regular ಆಗಿ, gym ಗೆಲ್ಲ ಅದೇ exercise ಅಂದ್ರೆ ಬೆಳಿಗ್ಗೆ ಮಾಡ್ತೇನೆ.

ಸಂಜೆಯೆಲ್ಲ ಇಲ್ಲ, ಬೆಳಿಗ್ಗೆ ಮಾಡ್ತೇನೆ. ಹ. ಬೆಳಿಗ್ಗೆ jogging ಗೆಲ್ಲ ಹೋಗ್ತೀರ ಹಂಗಾದ್ರೆ? ಹ್ಮ್ಮ್ ಹೌದು ಅಂದ್ರೆ ಈಗ ಸ್ವಲ್ಪ ಚಳಿ ಅಲ್ಲಾ. ಹೌದೌದು ಈಗ ಸ್ವಲ್ಪ ಚಳಿ ಅಲ್ಲಾ .

ಹ ನಾವೀವಾಗ್ ಬೆಳಗ್ಗೆ ಹೋಗುದಿಲ್ಲ, ಸಂಜೆ ಸ್ವಲ್ಪ exercise ಮಾಡ್ತೇವೆ, ಸ್ವಲ್ಪ ರಾ walking ಆ ಸ್ವಲ್ಪ ಸಂಜೆ evening ಹೋಗೋದು ಈವಾಗ. ಹೋ ಹಾ, ಹಾ gym ಗೆ ಹೋಗುದಿಲ್ವಾ? ಇಲ್ಲ gym ಮನೆಯತ್ರ ಯಾವ್ದೂ ಇಲ್ಲಲ್ಲ? so , ಮನೆಯಲ್ಲೇ ನಾವು workout ಮಾಡ್ತೀವಿ.

ಹಾ, ಹಾ, ನನ್ಗೊಂದ್ urgent call ಬರ್ತಾ ಉಂಟು. hello .

ಹಾ urgent ಒಂದು call ಬರ್ತಾ ಉಂಟು ಆಮೇಲೆ ಮಾತಾಡುವ.

ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲಾ ನಾನು ಮುಖ್ಯವಾದ ವಿಷಯವನ್ನು ಹೇಳ್ಲಿಕ್ಕಿದ್ದೇನೆ. ಬರುವ ಶುಕ್ರವಾರ ನಮ್ಮ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸ್ಬೇಕು ಅಂತ ಹೇಳಿಕೊಂಡು ನಾವು. ಈಗಾಗಲೇ ತೀರ್ಮಾನಿಸಿದ್ದೇವೆ. ಆ ದಿವಸ ನಿಮ್ಮ್ಗೆ ಸಂಗೀತ ಸ್ಪರ್ಧೆ, ಚಿತ್ರಗೀ~ ಸಂಗೀತ ಸ್ಪ~ , ದೇಶಭಕ್ತಿ ಗೀತೆ, ಭಾಷಣ ಹಾಗೂ ನೃತ್ಯ ಕಾರ್ಯಕ್ರಮವನ್ನ ನಾವೀಗ ನೃತ್ಯ ಕಾರ್ಯಕ್ರಮಕ್ಕೆ. ನಾವೀಗಲೇ ಸಿದ್ಧತೆಯನ್ನ ಮಾಡಿ ಕೊಂಡಿದ್ದೇವೆ. ನಿಮ್ಮ್ಗೆ ಬಂದಿರುವ ನಿಮ್ಮ ವಿಚಾರಗಳನ್ನು ನೀವು ಚೆನ್ನಾಗಿ ಅದನ್ನು ಮನದಟ್ಟು ಮಾಡಿಕೊಂಡು ನಾಡ್ದು ಒಳ್ಳೆಯ ರೀತಿಯಲ್ಲಿ ಅದನ್ನು ಪ್ರಸ್ತುತ ಪಡಿಸಬೇಕು. ಆಮೇಲೆ ನಮ್ಮ ಶಾಲೆಯಲ್ಲಿ. ವಾರ್ಷಿಕೋತ್ಸವ sorry ನಮ್ಮ ಶಾಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೂರ ಗಣ್ಯರು, ಗಣ್ಯರಾದ ಶ್ರೀಯುತ ರಾಜೇಶ್ ರಾವ್ ಇವ್ರು ಆಗಮಿಸುತ್ತಾರೆ ನೀವೆಲ್ಲ ನಮ್ಮ ಶಾಲಾ. ದೈಹಿಕ ಶಿಕ್ಷಕರು ಸೂಚನೆ ಕೊಟ್ಟ ಕೂಡಲೇ ಸಾಲಾಗಿ ಅಂದ್ರೆ ಸಮವಸ್ತ್ರವನ್ನು ಧರಿಸಿಕೊಂಡು ಸಾಲಾಗಿ ಬಂದು ಶಾಲಾ ಮೈದಾನದಲ್ಲಿ ಧ್ವಜ ಕಟ್ಟೆ ಎದಿರಿಗೆ ನಿಲ್ಲಬೇಕು. ಆ ಧ್ವಜಾರೋಹಣ ಮಾಡುವ ಸಂದರ್ಭದಲ್ಲಿ ನೀವು ಧ್ವಜಕ್ಕೆ ವಂದನೇ ಸಲ್ಲಿಸುದು, ರಾಷ್ಟ್ರಗೀತೆ, ಧ್ವಜ ಗೀತೆ ಮೊದಲಾದನ್ನ ನಿಮಗೆ ಯಾವ ರೀತಿ ನಾವು ಹೇಳಿ ಕೊಟ್ಟಿದ್ದೇವೆ ಅದೇ ರೀತಿ ಚೆನ್ನಾಗಿ ಮಾಡತಕ್ಕದ್ದು. ಬಂದಿರುವಂತಹ ಅತಿಥಿ ಗಣ್ಯರನ್ನ ಒಳ್ಳೆ ರೀತಿಯಲ್ಲಿ ಸತ್ಕರಿಸುವಂತದ್ದು ನಿಮ್ಮ ಜವಾಬ್ದಾರಿ ಆಗಿ ಇರ್ತದೆ.

ಎಲ್ಲರೂ ನಿಮ್ಮ ಕಾರ್ಯ ನಿಮ್ಮ ಕಾರ್ಯ~ ಕಾರ್ಯಕ್ರಮವನ್ನ ನೃತ್ಯ ಕಾರ್ಯಕ್ರಮ ಆಗ್ಲಿ, ಭಾಷಣ ಆಗ್ಲಿ ಅಥವಾ ದೇಶಭಕ್ತಿ ಗೀತೆಯನ್ನ ಆಗ್ಲಿ ಚೆನ್ನಾಗಿ ಮಾಡಿ ಆ ದಿವಸ. ನಿಮ್ಮ ಪಕ್ಕದ ಶಾಲೆಯ ಅಂದ್ರೆ ಅಂಗನವಾಡಿಯ ಮಕ್ಕಳು ಕೂಡ ನಮ್ಮ ಶಾಲೆಗೆ ಆಗಮಿಸಲಿಕ್ಕಿದ್ದಾರೆ. ಆ ಮಕ್ಕಳನ್ನು ಕೂಡ ನೀವು ಕಡೆಗಣಿಸದೆ ಅವರನ್ನುಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳತಕ್ಕದ್ದು. ಮತ್ತೆ ಅವತ್ತು . ನಮ್ಮ ಊರಿನ ಗಣ್ಯರೊಬ್ಬರು ಸಿಹಿ ತಿಂಡಿಯನ್ನು ಕೂಡ ನಿಮ್ಮ್ಗೆ ಕೊಡ್ಲಿಕ್ಕಿದ್ದಾರೆ ಉಪಹಾರದ ವ್ಯವಸ್ಥೆಯು ಇದೆ. ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಿಮ್ಮ ಮನೆ ಅವರನ್ನೆಲ್ಲ ಬರಲಿಕ್ಕೆ ಹೇಳಿ. ತಪ್ಪದೇ ಅಲ್ಲಿ ಉಪಸ್ಥಿತರಿರುವ ಹಾಗೆ ನೀವು ಸೂಚಿಸಿ, ಇದು ಕೇವಲ ನಿಮಗಾಗಿ ಅಲ್ಲ ನಿಮ್ಮ ಮನೆ ಅವ್ರು ಕೂಡ ಆಗಮಿಸ್ಬೇಕು ಅಂತ ಹೇಳಿಕೊಂಡು ನಾವು ಅಪೇಕ್ಷಿಸುತ್ತೇವೆ. ನಾವು ನಿಮಗೆ ಏನು ಸೂಚನೆಯನ್ನು ಕೊಟ್ಟಿದ್ದೇವೆ ಅದೇ ರೀತಿ. ಸರಿಯಾದ ರೀತಿಯಲ್ಲಿ ಅದನ್ನ ನಿರ್ವಹಿಸ್ಬೇಕು. ಯಾರು ಆ~ ಆಶಿಸ್ತನ್ನ ಪ್ರದರ್ಶಿಸದೆ ಶಿಸ್ತಿನಿಂದ ವರ್ತಿಸಬೇಕು. ಯಾಕಂದ್ರೆ ಆ ಹ್ಮ್ ಅಗಸ್ಟ್ ಹದಿನೈದು. ಸ್ವಾತಂತ್ರ ದಿನಾಚರಣೆ ಇದು ನಮ್ಮ ರಾಷ್ಟ್ರೀಯ ಹಬ್ಬ ಈ ರಾಷ್ಟ್ರೀಯ ಹಬ್ಬದ ಮಹತ್ವವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಪ್ಪದೆ ಅದನ್ನ ತಿಳಿದುಕೊಳ್ಳಬೇಕು ಯಾರು ಗೈರು ಹಾಜರಿ ಆಗ್ಬೇಡಿ.

ಆ ನಾನು ಈ ಸಲ ಊರಿನಲ್ಲಿ ದೀಪಾವಳಿ ಆಚರಣೆ ಮಾಡ್ತೇನೆ ಯಾಕಂದ್ರೆ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಉಂಟು ಒಂದು ವಾರ. ಹಾಗಾಗಿ ಊರಿನಲ್ಲಿ ಹೋಗುವ ಅಂತ ಹೇಳಿ. ಮುಂಬೈಲಿ ನಾನು ಸುಮಾರು ವರ್ಷ ಮಾಡಿದ್ದೇನೆ ಹಾಗಾಗಿ ಈ ಸಲ ಒಂದು ಈ ವರ್ಷ ಒಂದು ಊರಿನಲ್ಲಿ ಮಾಡುವ ಅಂತ್ಹೇಳಿ ಅಮ್ಮನ ಅಮ್ಮನೊಟ್ಟಿಗೆ.

ಅಂದ್ರೆ ಒಂದು ನಮ್ದು family ಯವರೊಟ್ಟಿಗೆ ಮಾಡುವುದಂತ ಹೇಳಿದ್ರೆ ಅದ್ರ ಖುಷಿಯೇ ಬೇರೆಯೇ ಇರ್ತದೆ ಅಲ್ವಾ? ಆ ದೀಪಾವಳಿ ಅಂತ ಹೇಳಿದ್ರೆ ಒಂದು ಆ ಒಂದು ಎಣ್ಣೆಸ್ನಾನ ಮಾಡುದಿರಬಹುದು. ಮೊದ್ಲಿನ್ ದಿವ್ಸ ಒಂದು ಆ ಹಂಡೆಗೆ ಹಂಡೆಯನ್ನು ತೊಳೆದು ಅದಕ್ಕೊಂದು ಹಾರ ಹಾಕಿ.

ಆ ಆದ್ಮೇಲೆ ಅದಕ್ಕೆ ಕುಂಕುಮ ಎಲ್ಲಾ ಇಟ್ಟು ನೀರೆಲ್ಲಾ ತುಂಬ್ಸಿ ಒಂದು ಗಂಟೆಯೆಲ್ಲ ಹೊಡ್ದು ಆದ್ಮೇಲೆ ಪೂಜೆ ಎಲ್ಲಾ ಮಾಡಿದ್ಮೇಲೆ ಮರುದಿವಸ ಒಂದ್ ಬೆಳಿಗ್ಗೆ ಎದ್ದು ಎಣ್ಣೆ ಎಲ್ಲಾ ಹಾಕ್ಕೊಂಡು. ಆದ್ಮೇಲೆ ಒಳ್ಳೆ ಮ~ ಸ್ನಾನ ಮಾಡಿ ಆದ್ಮೆ~ ಹೊಸ dress ಎಲ್ಲಾ ಹಾಕ್ಲಿಕ್ಕೆ ಒಂದು ಖುಷಿ ನಮ್ಗೆ. ಒಂದು ಊರಿನಲ್ಲಿ ಆಚರಣೆನೇ ಬೇರೆ ಒಂದು ದೀಪಾವಳಿ ಎಲ್ಲರೂಸ ಒಂದು ಕುಟುಂಬದವರೆಲ್ಲ ಸೇರಿ ಮಾಡುವುದಂತ ಹೇಳಿದ್ರೆ. ಮತ್ತೆ ಒಂದು ಮ~ ಮರುದಿವಸ ಹಾಗೆ ನರಕ ಚತುರ್ದರ್ಶಿ ರಾತ್ರಿಗೆ. ಒಂದ್~ ಇದ್ರಲ್ಲಿ ಗದ್ದೆಯಲ್ಲಿ ಆ ಒಂದು ಇದನ್ನು ಬಲೀಂದ್ರನನ್ನು ಕಡಿಯುವ~ ಕರಿಯುವಂತದ್ದು.

ಅದೆಲ್ಲಾ ನಮ್ಗೆ ಮುಂಬೈಯಲ್ಲಿ ಕಾಣಿಸ್~ ಕಾಣ್ಲಿಕ್ಕೆ ಸಿಗುವುದಿಲ್ಲ. ನಮ್ಗೆ ಊರಿನಲ್ಲಿ ಎಲ್ಲಾ ಅದೆಲ್ಲಾ ಸಂಪ್ರದಾಯ ಎಲ್ಲಾ ಒಳ್ಳೆ ನಡಿತದೆ.

ಮತ್ತೆ ಉದಾ~ ತುಳಸಿ ಪೂಜೆ ಆಗಿರ್ಬಹುದು. ತುಳಸಿಗೆ ಒಂದು ನಾವು ಭಟ್ರನ್ನು ಕರ್ದು ಅದಕ್ಕೆ ಪೂಜೆ ಮಾಡಿ ಮತ್ತೆ ಸಂ~ ಸಂಜೆ ಹೊತ್ತಿಗೆ ಎಲ್ಲಾ ಕಡೆ ದೀಪ ಇಟ್ಟು ಒಂದು ಅದ್ರ ಖುಷಿಯೇ ಬೇರೆ ಇರ್ತದೆ. ಮತ್ತೆ ತಿಂಡಿಯನ್ನು ಹಂಚುವುದು ಎಲ್ಲಾ ತಿಂಡಿ ಮಾಡುವಂತಹದ್ದು. ಒಂದು ಎಲ್ಲರೂ ಮನೆಯವರೆಲ್ಲ ಸೇರಿ ತಿಂಡಿ ಮಾಡುವುದು ಅದೇ ಚಕ್ಕುಲಿ, ಕೋಡುಬಳೆ ಮತ್ತೆ ಹೋಳಿಗೆ ಆಗಿರ್ಬಹುದು. ಎಲ್ಲಾ ತರ sweets ಎಲ್ಲಾ ಮಾಡಿ ಹತ್ರ ಮನೆಯವರಿಗೆಲ್ಲ ಕೊಟ್ಟು ಅವರುಸ ನಮ್ಮ ಮನೆಗೆ ಬಂದು ನಮ್ಗೆ ಒಂದು ಕೊಡುವಂತದ್ದು ಕಾಲಿಗೆ ಬೀಳುವಂತದ್ದು. ಮತ್ತೆ ಒಂದ್~ ಧನಲಕ್ಷ್ಮಿಯ ಪೂಜೆ ಆಗಿರ್ಬಹುದು. ಲಕ್ಷ್ಮಿ ಪೂಜೆ. ಲಕ್ಷ್ಮಿ ಪೂಜೆ ದಿನ ನಾವು ಒಂದು ಲಕ್ಷ್ಮಿಗೆ ಆ ನಮ್ದು ಏನಾದ್ರೂ ಒಂದು ಹಣ ಆಗಿರ್ಬಹುದು ಒಂದು ನಮ್ಮ ಒಂದ್~ ಹೊಸತಾಗಿ ತಕೊಂಡಂತಹ ಒಂದು ಚಿನ್ನ ಆಗಿರ್ಬಹುದು ಇಟ್ಟ್~ ಇಟ್ಟು ಪೂಜೆ ಮಾಡುವಂತಹದ್ದು. ಎಲ್ಲಸ ಒಳ್ಳೆಯ ಒಂದು ಪೂಜೆ ಬಾ~ ಬಾ~ ತುಂಬಾ ಖುಷಿ ತುಂಬಾ ಖುಷಿಯಾಗ್ತದೆ ಒಂದು ದೀಪಾವಳಿ ಸಂಭ್ರಮ. ಅದು ಹೇಳ್ಲಿಕ್ಕೆ ಆಗುವುದಿಲ್ಲ ಮತ್ತೆ ಊರಿನಲ್ಲಿ ಆಚರಣೆ ಮಾಡುವಂತಹದ್ದು ಮುಂಬೈಯ ಆಚರಣೆಯೇ ಬೇರೆ ತರಹ ಇರ್ತದೆ. ಊರಿನಲ್ಲಿ ಸ್~ ಆಚರಣೆಸ ಬೇರೆ ಇರ್ತದೆ. ಊರಿನ್~ ಮುಂಬೈಯಲ್ಲಿ ಏನು gift ನಮ್ಗೆ ಇದು ಸಿಗ್ತದೆ ಉಡುಗೊರೆ ಎಲ್ಲಾ ಕೊಡ್ತಾರೆ. ನಾವು ಅಂದ್ರೆ ಆ ಇದು ಎಷ್ಟು ನಮ್ಗೆ ಬೇಕು ಅಷ್ಟು ಅಂದ್ರೆ ನಮ್ದ್~ ಯಾವಾಗ್ಲೂ ನಾವು ಯಾರಿಗೊಬ್ರಿಗೆ ಶೆ~ ಕೊಡ್ತಾ ಇರ್ತೇವೆ ಅವರನ್ನು ನಮ್ಗೆ ಯಾವಾಗ್ಲೂ ನಮ್ಗೆ return ಒಂದು gift ಅನ್ನು ಕೊಡ್ತಾರೆ. ಉಡುಗೊರೆಯನ್ನು ಕೊಡ್ತಾರೆ. ಆ ಒಂದು ಪಾತ್ರ ಆಗಿರ್ಬಹುದು. ಒಂದು ಆ ಇದಾರ್ಗಿ~ bag ಆಗಿರ್ಬಹುದು ಯಾವುದೇ ಒಂದು ತರದ್ದು ನಮ್ಗೆ. ಅವರಿಗೆ ಇಷ್ಟ ಆದಂತಹ ಒಂದು ಉಡೊಗೊರೆಯನ್ನು ಮುಂಬೈಯಲ್ಲಿ ನಮ್ಗೆ ಇದು ಕೊಡ್ತಾರೆ. ಆದ್ರೆ ಊರಿನಲ್ಲಿ ಉಡೊಗೊರೆ ಅಂತ ಕೊಡುದಿಲ್ಲ ಒಂದು ಬಟ್ಟೆಯೆಲ್ಲ share ಮಾಡ್ತಾರೆ. ಬಟ್ಟೆ ಎಲ್ಲಾ ಕೊಡ್ತಾರೆ. ಇದು ಹೊಸ dress ಹಾಕ್ಕೊಳ್ಳುವಂತಹದ್ದು.

ಮತ್ತೆಲ್ಲಾ ತುಂಬಾ ಒಂದು ಒಳ್ಳೆ ಆಚರಣೆ. ಆದ್ಮೇಲೆ ನಾವು ಆ ಪ್ರವಾಸಕ್ಕೆ ಅಂತ ಹೊರಗಡೆ ಹೋದೆವು. ಮೈಸೂರಿಗೆ ಹೋದೆವು. ಮೈಸೂರ್ನಲ್ಲಿ ಒಂದು ಒಳ್ಳೆ ಅಂದ್ರೆ ಅಲ್ಲಿರ್ವ zoo ಆಗಿರುವದ್ದು ಮಕ್ಳಿಗೆಲ್ಲಾ ನೋಡುವಂತಹ ಒಂದು museum ಆಗಿರ್ಬಹುದು. zoo ಆಗಿರ್ಬಹುದು. ಲಾಲ್ ಭಾಗೇ ಆಗಿರ್ಬಹುದು. ಮತ್ತೆ ರಾತ್ರಿಯದ್ದು ಆಗ್ತದೆ ಒಂದು ಅಲ್ಲಿ ಕಾರಂಜಿ ತರ. Music ಅದೆಲ್ಲ ನೋಡ್ಲಿಕ್ಕೆಲ್ಲ ತುಂಬಾ ಖುಷಿಯಾಗ್ತದೆ place ಎಲ್ಲ. ಅದನ್ನು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋದೆವು. ಅಲ್ಲಿಸ ಪೂಜೆ ಕೊಟ್ಟು ಅಲ್ಲಿ ದೇವರಿಗೆ ಕೈ ಮುಗಿದು ಎಲ್ಲಾ ಬಂದೆ. ಆ ಮತ್ತೆ ಬೇರೆ ಕಡೆ ನಾವು ಕೇರಳಕ್ಕೆ ಆದ್ಮೇಲೆ ಕೇರಳಕ್ಕೆ ಹೋದೆ. ಅಲ್ಲಿಯೇ ತುಂಬಾ ಪ್ರವಾಸ ತಾಣ ಉಂಟು. ಅಲ್ಲಿಸ ಕೆಲವುಂದು ಕಡೆ ಹೋದೆವು. ಮತ್ತೆ ಊರಿನಲ್ಲಿಸ ತುಂಬಾ ದೇವಸ್ಥಾನಗಳಿಗೆ ನಾನು ಇದು ಹೋಗಿ ಬಂದೆವು. ಉಡುಪಿಯಲ್ಲಿ ಮತ್ತೆ ಕುಂದಾಪುರದಲ್ಲಿ ತುಂಬಾ ಕಡೆ ಒಂದು ದೇವಸ್ಥಾನಕ್ಕೆ ಎಲ್ಲಾ ಹೋದೆವು. ಒಂದು ಕಟೀಲ್ಗೆ ಕಟೀಲಿನಲ್ಲಿ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಕೊಟ್ಟು ಮತ್ತೆ ಎಲ್ಲಾ family ಯ ಕುಟುಂಬದವರು ಎಲ್ಲರೂ ಹೋಗಿ ಒಂದು ಒಂದು ಅದು ಖುಷಿಯೇ ಬೇರೆ.

ಮತ್ತೆ ನಾನು ನಾವು ಇದಕ್ಕೆ ಹೋದೆವು ಮ~ ಮಡಿ~ ಮಡಿಕೇರಿಗೆ ಹೋದೆವು. ಮಡಿಕೇರಿನಲ್ಲಿ ಜೋಗ್ falls ಉಂಟು. ಜೋಗ್ falls ನಲ್ಲಿ ಅಲ್ಲಿ ಆಟ ಆಡಿ ಮಕ್ಕಳನ್ನು ಒಟ್ಟು ಮಕ್ಕಳದೊಟ್ಟಿ~ ಮಕ್ಕಳೊಟ್ಟಿಗೆ ಎಲ್ಲಾ ಆಟ ಆಡಿ. ಮತ್ತೇ ಅದೇ ದಿವಸ ನಾವು ವಾಪ್~ ವಾಪಸು ಬಂದಿದ್ದೇವೆ. ಮತ್ತೆ ಒಂದು ಎರಡು ದಿವಸ ಮತ್ತೆ ಮನೆಯಲ್ಲಿ ಒಂದು ಸ್ವಲ್ಪ ಆರಾಮ್ ಮಾಡಿ ಮತ್ತೆ ಮುಂಬೈಗೆ ಮತ್ತೆ ವಾಪಾಸ್ ಬಂದೆವು.

Hello hai ರೂಪಿ. Hai ಸಾಧನಾ ಏನ್ ಮಾಡ್ಲಿಕತ್ತಿ?

ಏನಿಲ್ಲಾ ನೋಡ್ ಇವತ್ ಬಾಳ ಬೇಜಾರ್ ಆಗಿತ್ತ್ Sunday ಬೇರೆ ಇತ್ತಲ್ಲಾ ಅದ್ಕ ಮೈಸೂರ್ zoo ಹೋಗೋಣಾ ಅನ್ಕೊಂಡಿದ್ದೆ ನಿನಗೂ call ಮಾಡಿದ್ರ್ ನೀನು ಏನ್ ಅಂತ call ಮಾಡಿದೆ ನಾ ನಿನಗ.

ಹೌದಾ ಅದ್ ಅನ್ಕೊಂಡೆ ಏನ್ ಇವತ್ತ್ call ಮಾಡಿದ್ಲಲ್ಲಾ ಅಂತೇಳಿ zoo ಹೋಗ್ಬೇಕಂತ ನನಗ ಬಾಳ ದಿನದಿಂದ ಆಸೆ ಐತಾ ಮಕ್ಕಳ್ನೆಲ್ಲಾ ಕರ್ಕೊಂಡ್ ಸ್ವಲ್ಪ entertain ಆಗುತ್ತಾ. ಬೇರೆ ರಜಾ ಬೇರೆ ಇತ್ತಲ್ಲಾ ಮನಿಯೊಳಗ mammy ಅಲ್ ಹೋಗೂಣು mammy ಅದ್ಕ ಬಾ ಅಲಾ ಮೈಸೂರ್ zoo ಒಳಗ್ ಬಾಳ ಅದಾವ ಪ್ರಾಣಿಗೋಳ ತೋರಸ್ತೆನಂತ ನಿಂಗು.

ಹೋಗೋಣ ಬೆಳಿಗ್ಗೆನ ಹೋದ್ರ್ ಸಂಜಿಮಟಾ ನೋಡಬೋದ್ ಅದಕ್ಕ್ ನೀವು ಒಂದು ten . ಹಾ ಆನೆ, ಸಿಂಹಾ, ಕರಡಿ.

ಆ ಮೇಲೆ ಬಿಳಿ ನವಿಲು ಕೂಡಾ ಇಟ್ಟಿದಾರಂತೆ ಬಿಳಿದು ಹುಲಿನು ಇಟ್ಟಿದ್ದರಂತೆ .

ಹೂ ನನ್ ಸಣ್ಣವಳಿದ್ದಾಗ ಅಪ್ಪ ಅಮ್ಮ ಕರ್ಕೊಂಡು ಹೋಗಿದ್ ಆಮೇಲೆ ಎಲ್ಲಿದು .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 ಹ್ಮ್‌ ಹೋಗ್ಬೇಕ್ ಅಂತ ನಾವು ಒಂದ್ ಸತಿ ಎಲ್ಲಾ childhood memories ಬಂದಂಗ ಆಗತ್ತ. ಆದ full verity ಒಳಗೆಲ್ಲ ಇದು ಇದಾವ ಗಿಳಿಗಳ್ ಅದಾವ colour colour ಗಿಳಿಸ .

ಮತ್ತ್ ಆಮೇಲ್ ಬಿಟ್ರ ಚಿಂಪಾಂಜಿ, ಆನೆ full tiger ಎಲ್ಲಾ ಮುಂದ್ ಹಿಂಗ ಬಂದ್ ಹಿಂಗ್ ಹೋಗ್ತಾವ ನಾನ್ ಮೊನ್ನೆ ನೋಡಿದ್ದ್ ಮತ್ತ್ ಇವಾಗ ಬೇಜಾರ್ ಆಗೇತಂತ ಮತ್ ಹೋಗ್ಬೇಕಂತ ಅನ್ಕೊಂಡೇನಿ ರಜಾ ಐತ್ಲಾ ಅದಕ್ಕ್.

ಚುಲೋ ಅನ್ಸುತ್ತೆ ಹುಡಗುರ್ಗು ರಜಾ time ನ್ಯಾಗ್ ಒಂಥರಾ ಬ್ಯಾಸರಾ ಕಳದಂಗ ಆಗ್ತೇತಿ mind fresh . Elephant ಅಂದ್ರ favourite animal ಇಷ್ಟಾ ಹೋಗೋಣ ನೋಡೋಣ ಒಮ್ಮೆ, ಇವ್ನಿಗ ಆನಿ ಅಂದ್ರ್ ಬಾಳ ಇಷ್ಟಾ ಅಡ್ರರ್ದ acting ಎಲ್ಲಾ ಮಾಡ್ತಾನ ಆನಿ ಆನಿ ಆನಿ ಅಂತಾನ ಯಾವಾಗ್ಲೂ.

ಹ್ಮ್ ನಂದೆಲ್ಲಿ ಇಲ್ಲೆಲ್ಲ ಹುಬ್ಬಳ್ಳಿ ಒಳಗ್ ಈತರ zoo ಇಲ್ಲಾ ಇಲ್ಲಾ ಇಲ್ಲೇ ಮೈಸೂರ್ ಒಳಗ full ದೊಡ್ದ್ದ್ ಐತಿ.